ಬರ್ತದೆ, ಹಾಗೆ ನಂಗೆ ಗೊತ್ತಿರ್ಲಿಲ್ಲಾ.

ಅದ್ಕೆ ನಿಮ್ಮೊಟಿಗ್ ಒಂದ್ ಕೇಳಿದ್ರೆ ಗೊತ್ತಾಗ್ತದಲ್ಲಾ, ಹಾಗೆ ನಂಗೆ.

ಮತ್ತೆ ನಮ್ಮದಿಲ್ಲಿ school ಇದೆ, ಅಲ್ಲಿ ಕೇಳಿದ್ರೆ ಅವರ್ದು ಆ school ಲಿದು bus ಬರುದಿಲ್ಲಂತೆ.

ಹಾಗೆ ಅಲ್ಲಿ road ವರೆಗೆ ಅವ್ರನ್ನು ಕರ್ಕೊಂಡ್ ಹೋಗಿ ಬಿಟ್ಟು ಬರುದು ಅದ್ಕೇ ತುಂಬಾ ಸಮಯ ಹೋಗ್ತದಲ್ಲಾ.

ಹಾಗೆ ಮನೆ ಹತ್ರಲೇ ಬರ್ತಿರಬೇಕಾದ್ರೆ, ಅಲ್ಲಿದೆ ಗೊತ್ತಿದ್ರೆ ಒಂದ್ ಒಳ್ಳೇದಲ್ಲ.

ಹೌದೌದು, ಅವ್ರೇ ತಂದು ಬಿಡ್ತಾರೆ.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

ನಾನ್ ಅಕ್ಕನೊಟ್ಟಿಗೆ ಹೇಳ್ಬೇಕು, ಅವರು ಕೇಳ್ತಾ ಇದ್ರು, ನಿಂದ್ ಒಬ್ಬರು friend ಇದ್ದಾಳಲ್ಲಾ ಅವ್ಳ್ ಒಟ್ಟಿಗೆ ಕೇಳೂಂತ.

ಹಾಗೆ, ಇವಾಗ ನಾನ್ ನೋಡಿದಷ್ಟೇ ಆ ಶಾಲೆದು ಆ va~ van ಹೋಗ್ತಾ ಇತ್ತಲ್ಲಾ.

ಹಾಗೆ ನಿಮ್ದು ನೆನ್ಪ್ ಆಯ್ತ್, ಹಾಗೆ ನೋಡ್ವ, ಕೇಳಿ ನೋಡ್ವಾಂತ.

ಮತ್ತೆ programs ಎಲ್ಲಾ ಒಳ್ಳೊಳ್ಳೆದೆಲ್ಲ ಮಾಡ್ತರೆ, sports, talets day ಏನ್ ಎಲ್ಲಾ ಮಾಡ್ತಾರಪ್ಪಾ, ಈಗ್ಲಿಂದವೆ ಶುರು ಸಣ್ಣ ಮಕ್ಕಳಿಗೆ.

ಹೌದು, ಓದ್ಲಿಕ್ಕೂ ತುಂಬಾ ಮಾರ್ರೆ. ಓದ್ಲಿಕ್ಕೆ ರಾಶಿ ಇರ್ತದೆ, ಅದ್ರಲ್ಲೀ ಇದಕ್ಕೆಲ್ಲ ಸೇರ್ತಾರಾ? ನಿಮ್ದು ಮಗ್ಳ್ ಹೇಗೆ? ಎಲ್ಲದಕ್ಕೆಸ ಸೇರ್ತಾಳಾ? ಹೌದು, ಅವ್ಳ್ ಕೇಳೋವದಕ್ಕೆಲ್ಲ ಸೇರ್ತಳೆ sports ಗೆ.

Hello ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೇನೆ aunty ನೀವ್ ಹೇಗಿದ್ದೀರಾ? ಹಾ ನಾನು ಕೂಡ ಚೆನ್ನಾಗಿದ್ದೇನೆ ಮತ್ತೇ ಯಾಕೆ phone ಮಾಡಿದ್ದು? ಕೋಳಿ ಸುಕ್ಕಾ ಮಾಡ್ಬೇಕಿತ್ತು aunty ಅದ್ ನಂಗೆ ಹೇಗೇಂತ ಗೊತ್ತಿಲ್ಲ ನೀವ್ ಸ್ವಲ್ಪ ಹೇಳಿಕೊಡ್ತಿರಾ? ಇಷ್ಟ್ರವರೆಗೆ ಮಾಡ್ಲೇ ಇಲ್ವಾ ಅದ್ ಕೋಳಿ ಸುಕ್ಕ? ಇಲ್ಲ aunty ನಾನೂ veg ಮಾಡಿದೆನೆ non veg ಎಲ್ಲ ಮಾಡ್ಲಿಕ್ಹೋಗ್ಲಿಲ್ಲ.

ಅಮ್ಮ ಮಾಡ್ತಾರೆ ಈಗ ಅವ್ರು ಬರೊ ಮೊದ್ಲು ಮಾಡಿ ಇಡುವಾಂತ. ಅ ಮೊದ್ಲೆಲ್ಲ ಹೇಳಿ ಕೊಡ್ಲಿಲ್ವಾ ಇಷ್ರೊರೆಗೆ? ಇಲ್ಲ ಈಗ ಅಲ್ಲ ಕೇಳ್ಬೋದು ಹಾಗೆ ಅಲ್ಲ ಒಂದ್ surprise ಕೊಡುವ ಅಂತ. ಹಾ ಹಾಗೆ ಹಾಗೆ ಹಾ ನೀವೂ ಈಗ ಮಾಡ್ಲಿಕ್ಕೆ ready ಮಾಡ್ತಿದ್ದೀರಾ?

ಅದಕ್ಕೇ ಆ ಕೋಳಿ ಸುಕ್ಕ ಮಾಡ್ಲಿಕ್ಕೆ ಕೋಳಿ ಎಲ್ಲ ತಂದ್ ready ಮಾಡಿ ಇಟ್ಟಿದ್ದಿರಾ? ಹ ಕೋಳಿ ಎಲ್ಲ ready ಉಂಟ್ aunty. ಎಲ್ಲ clean ಮಾಡಿ ಇಟ್ಟಗೆ clean ಮಾಡ್ಬೇಕು ಕೋಳಿ ಎಲ್ಲ.

ಒಂದೂ ಎರ್ಡು ಈರುಳ್ಳಿ ಹೆಚ್ಚಿ ಕೋಳಿ ಎಷ್ಟು ತಂದಿದ್ದು?

ಹ ಎರಡು ಈರುಳ್ಳಿ ಹೆಚ್ಬೇಕು.

ಆಮೇಲೆ ಒಂದೂ ಒಂದ್ ಹನ್ನೆರಡು ಮೆಣ್ಸು ಕೆಂಪು ಮೆಣಸುಂಟಲ್ಲಾ ಬ್ಯಾಡಿಗೆ ಮೆಣಸ್ಸ್ ಹೇಳ್ತಾರಲ್ಲ.

ಹ ಅದನ್ನೂ ಎಣ್ಣೆ ಅಲ್ಲಿ ಕಾಯ್ಸ್‌ಬೇಕು.

ಮತ್ತೇ ಈರುಳ್ಳಿ ಕೂಡ ಎಣ್ಣೆಯಲ್ಲಿ ಕಾಯ್ಸ್‌ಬೇಕು.

ಆಮೇಲೇ ಒಂದು ಎರ್ಡೂ ಸ್ಪೂನು ಕೊತ್ತೊಂಬ್ರಿ ಬೀಜ ಹಾಕ್ಬೇಕು.

ಹ ಅದನ್ನು ಕೂಡಾ ಕಾಯ್ಸ್‌ಬೇಕು ಆಯ್ತಾ ಎಲ್ಲಾ.

ಹಾ ಸರಿ ಅದು ಆಮೇಲೆ ಈರುಳ್ಳಿ ಒಟ್ಟಿಗೆ ಹಾಕ್ಬೇಡಿ ಆಮೇಲೆ ಈರುಳ್ಳೀ ಆ ಮೊದ್ಲೂ ಹುರಿದ್ ಆದ್ ಮೇಲೆ.

ಆಮೇಲೆ ಕೊತ್ತೊಂಬರಿ ಬೀಜ ಮೆಣಸು ಮತ್ತೇ ಮತ್ತೆ ಒಂದೂ ಒಂದೂ ಸ್ಪೂನು ಇದು ಆ ಜೀರಿಗೆ.

ಹ ಮತ್ತೇ ಶುಂಠಿ.

ಶುಂಠಿ ಮತ್ತೇ ಆ ಶುಂಠಿ ಅಂದ್ರೆ ಜಾಸ್ತಿ ಬೇಡ ಒಂದೂ ಆ ಅರ್ದ ಬೆರ್ಳಿನಷ್ಟು ಉದ್ದದ್ದು.

ಹ ಶುಂಠಿ ಬೆಳ್ಳುಳ್ಳಿ ಒಂದೂ ಆ ಒಂದು ಏಳ್ ಎಂಟೂ ಎಸಳು.

ಅದ್ ಪೇಸ್ಟ್ ಮಾಡ್ಲಿಕ್ಕಾ? ಪೇಸ್ಟ್ ಇಲ್ಲ ಒಟ್ಟಿಗೆ ಹಾಕ್ಬೋದು ಸುಕ್ಕ ಮಾಡುದಾದ್ರೆ.

ಆ ಅದನ್ನ್ ಕೂಡ ಹಾಕ್ಬೇಕು ಆಮೇಲೇ ಆಮ್ ಮತ್ತೇ ಇದು ಅದನ್ನ ಏನ್ ಮಾಡ್ಬೇತು ಎಲ್ಲಾ ಒಟ್ಟಿಗೆ ಹಾಕಿ ಹುರಿದು.

Mixie ಅಲ್ಲಿ ಹಾಕೀ mixie ಮಾಡ್ಬೇಕು ಹುಡಿಮಾಡ್ಬೇಕು.

ಆ ಏನು ಗೊತ್ತಿಲ್ಲಾಂಟಿ ಹಾ ಹೇಳಿ. ಆಮೇಲುಂಟಲ್ಲ ತೆಂಗಿನ್ಕಾಯ್ ಸ್ವಲ್ಪಾ ತುರಿಬೇಕು ತೆಂಗಿನ್ಕಾಯ್ ತುರಿಲಿಕ್ಬರ್ತದಾ?

ಹಾ ಸರಿ, ಅದು ತೆಂಗಿನ್ಕಾಯ್ ತುರ್ದು ಅದನ್ನ ಕೂಡ ಹುರಿಬೇಕು.

ಅದನ್ನಾ ಹುರಿದು ಅದ್ರೊಟ್ಟಿಗೆ ಹಾಕ್ಬೇಕು ಸುಕ್ಕದ ಪೊಡಿಯೊಟ್ಟಿಗೆ.

ಅ ಈರುಳ್ಳೀ ಈ ಈರುಳ್ಳಿ ಪುನ ಒಂದ್ ಈರುಳ್ಳೀ ಹೆಚ್ಚೀ.

Fry ಮಾಡ್ಬೇಕು fry ಮಾಡಿ ಆಮೇಲೆ ಟೊಮಾಟೊ ಒಂದ್ ಎರ್ಡು ಟೊಮಾಟೊ ಹಾಕೀ ಮ ಟೊಮಾಟೊ fry ಹಾಕಿ ಮಾಡ್ಬೇಕು ಈರುಳ್ಳಿ ಜೊತೆಗೆ.

ಆಮೇಲೆ ಆ ಕೋಳೀ clean ಮಾಡಿಟ್ಟಿದ್ದ್ ಕೋಳಿ ಉಂಟಲ್ಲ?

ಅದನ್ನ ಅದಕ್ಕೇ ಹಾಕ್ ಹಾಕ್ಬೇಕು ಅದೇ ಎಣ್ಣೆಗೆ.

ಅದಕ್ಕೆ ಅದ್ರ ಜೊತೆಗೆ ಒಂದು ಕಾಲ್ ಚಮ್ಚ ಅರಿಶಿನ ಪುಡಿ ಹಾಕ್ಬೇಕು.

ಹಾ ಆ ಒಂದು ಸ್ವಲ್ಪ ಹೊತ್ತು ಆದ್ ಎಣ್ಣೆ ಅಲ್ಲಿ ಕಾಯ್ದ ಮೇಲೆ.

ಒಂದೂ ನಾ ಒಂದ್ ಸ ಒಂದ್ ಸದಾರ್ಣ ಒಂದ್ ಈ ಚಿಕ್ಕ ಲೋಟದಲ್ಲಿ.

ಆ ಆ ನೀರ್ ಹಾಕ್ಬೇಕು.

ನೀರ್ ಹಾಕಿ ಅದು ಅರ್ಧ ಬೇಯುವಾಗ.

ಆ ಈ ಪುಡಿ ಉಂಟಲ್ಲ ಕೋಳಿ ಸುಕ್ಕದ್ದು ಪುಡಿ.

ಹ ಅದನ್ನ ಹಾಕ್ಬೇಕ್ ಪೂರ್ತಿ ಹಾಕ್ಬೇಡಿ ಹ ಆಮ್ ಅದೂ ಎಷ್ಟು ಬೇಕೊ ಅಷ್ಟೇ ಹಾಕಿದ್ರೆ ಆಯ್ತ್ ಅದಿಕ್ಕೆ.

ಹಾ ಆಮೇಲೆ ಅದನ್ನು ಸರೀ ಆಚೆ ಈಚೆ ಮಾಡಿ ಆಚೆ ಈಚೆ ಮಾಡಿ ಅದನ್ನ್ ಸರಿ ಬ~ ಬೆಯ್ಸಿ ಇಟ್ಟ್ರೆ ಆಯ್ತು ಮುಚ್ಚಿ ಮುಚ್ಚಳ ಹಾಕಿ ಇಟ್ಟ್ರೆ ಆಯ್ತು ಮತ್ತೆ ಕೊತ್ತೊಂಬರಿ ಸೊಪ್ಪ್ ಉಂಟಲ್ಲಾ?

ಹಾ ಅದನ್ನ ಹೆಚ್ಚಿ ಇಟ್ಟು last ಗೆ ಹಾಕಿ ಮುಚ್ಚಿಟ್ರಾಯ್ತು ಒಳ್ಳೇದಾಗ್ತತಾದೆ ಸುಕ್ಕ ಅಮ್ಮ ಬರವಾಗ ready ಮಾಡಿ ಆಯ್ತಾ. ಹಾ ಆಯ್ತ್ ಆಂಟಿ ಹಾಗಾದ್ರೆ.

ಎಲ್ಲಾ ಮಾಡುವಾಗೊಂದು time ಆಗ್ತದೆ ನಾನ್ ಒಂದ್ ಸ್ವಲ್ಪ ಬೇಗ ಬೇಗ ಮಾಡಿ ಮುಗಿಸ್ತೇನೆ aunty.

Thank thank you ಹೇಳಿ ಕೊಟ್ಟದ್ದಕ್ಕೆ.

ನಾನು ಹುಷಾರ್ ಇದ್ದೇನೆ, coffee ಆಯ್ತಾ? ಆ coffee ಆಯ್ತು, ನಿಮ್ದು? ಓಹ್, ನಮ್ದು coffee ಆಯ್ತು, ಏನ್ plans ನಮ್ದು ಅಂತು next year graduation ಮುಗಿತದೆ, ನಿಮ್ದು?

ನಮ್ದು graduation ಮುಗಿತದೆ, MBA ಮಾಡುವ plan , ನಿಮ್ದು? ಹೋ, MBA plan ಉಂಟಾ? ನಂದ್ further studies ಅಂತ ಇಲ್ಲಾ, ಯಾವದಾದ್ರು competitive exam ಬರ್ದು ಆ ಎಲ್ಲಿಯಾದ್ರೂ decent job ಗೆ ಸೆರೋಣಾ ಅಂತಾ.

ಹಾಗೆ, ಒಂದ್ ಎರಡು proposals ಇದೆ, ಆ competitive exam ದು, ಅದ್ರಲ್ಲಿ ಯಾವದಾದ್ರು ಒಂದನ್ನಾ correct ಆಗ್. Focus ಮಾಡಿ ಬರೆಯೋಣಾ ಅಂತಾ ಇದ್ದೇವೆ, ಹಾಗೆ ನಿಮ್ದೇನ್ plan after MBA ? After MBA corporate jobs . Corporate jobs ಆ, bank jobs ಗ್ try ಮಾಡಿಯಲ್ಲಾ, ಇವಾಗಂತೂ bank jobs ಇಗೆ ಕೆಲವ್ ಕಡೆ sectors opening ಇದೆ ಅಲಾ, try ಮಾಡ್ಬೋದು.

Exam ಬರೀಬೇಕು, exam ಬರಿಲೇಬೇಕು. ಆಂ, Corporate jobs ಅಲ್ಲಿಯು ಆ entrance exam ಅಂತಾ ಇರುತ್ತಲ್ಲಾ?

ಇನ್ನು, ಯಾವಾ exam ಬರಿಯುದು ನೀವು?